ಮತ್ತು ಸುತ್ತಮುತ್ತಲು ಅಚ್ಚು ಹಸಿರಾದ ಗಿಡ ಮರಗಳು ಮತ್ತು ಬೇಲಿಗಳನ್ನು ಕಂಡು ಬರ್ತಾ ಇದೆ.

ಮತ್ತು ಇಲ್ಲಿ ಗೋಡೆಯ ಮೇಲೆ ಎರಡು ಕನ್ನಡಿಗಳು ಮತ್ತು ಒಂದು ಟಿವಿಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಒಬ್ಬ ವ್ಯಕ್ತಿ ಇಲ್ಲ ಸಣ್ಣ ಮಗುವಿನ ಕೂದಲನ್ನು ಕತ್ತರಿಸುತ್ತಾ ಇದ್ದಾನೆ.

ಸುತ್ತ ಮುತ್ತಲು ಗಿಡ ಮರಗಳನ್ನು ಮತ್ತು ಹಚ್ಚು ಹಸಿರಾದ ಹುಲ್ಲು ಕಂಡುಬರುತಾಇದೆ.

ಚಿತ್ರದಲ್ಲಿ ನಮಗೆ ಒಂದು ಗಣಕಯಂತ್ರದ ಅಂಗಡಿಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಗೋಡೆಯ ಮೇಲೆ ಒಂದು ಬಿಳಿ ಬಣ್ಣದ ಕ್ಯಾಮರಾ ಇದೆ.

ಮತ್ತು ಇಲ್ಲಿ ಕೆಲವು ಜನರು ಮುಂದಕ್ಕೆ ನಡೆಯುತ್ತ ಹೋಗುತ್ತ ಇದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಕಾರ್ಯಕ್ರಮದ ಹಾಲ್ ಅನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಒಂದು ರಸ್ತೆಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ರಸ್ತೆ ಮೇಲೆ ಒಂದು ಪಕ್ಷಿ ಕಂಡುಬರುತ್ತಾ ಇ --

ಮತ್ತು ಇಲ್ಲಿ ಕೆಲವರು ತನ್ನ ಕೈಯ ಒಳಗಡೆ ಮಾಶಾಲನ್ನು ಹಿಡಿದು ಕೊಂಡಿದ್ದಾರೆ.

ಚಿತ್ರದಲ್ಲಿ ತೋರಿದಂತೆ ನಮಗೆ ಇಲ್ಲಿ ಒಂದು ಕೊಠಡಿಯನ್ನು ಕಂಡು ಬರುತ್ತಾಇದೆ.

ಮತ್ತು ಇಲ್ಲಿ ಗೋಡೆಯ ಮೇಲೆ ಹಲವಾರು ಕಾರ್ಟೂನ್ ಗಳು ಚಿತ್ರಗಳಿಂದ ಅಲಂಕರಿಸಲ್ಪಟ್ಟಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಟ್ರ್ಯಾಕ್ಟರ್ ಶೋರೂಮ್ ಅನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಒಂದು ಕೆಂಪು ಬಣ್ಣದ ಟ್ಯಾಕ್ಟರ್ ಇದೆ.

ಮತ್ತು ಗ್ವಾಡೆ ಮೇಲಿದ್ದ ಕನ್ನಡಿಯ ಒಳಗಡೆ ಎರಡು ವ್ಯಕ್ತಿಯನ್ನು ಕಂಡು ಬರುತ್ತಾ ಇದ್ದಾರೆ.

ಮತ್ತು ಅಂಗಡಿಯ ಒಳಗಡೆ ಹಲವಾರು ಬೈಕುಗಳನ್ನು ನಿಲುಗಡೆ ಮಾಡಲಾಗಿದೆ.

ಹೋತಾ ಇದೆ ಮತ್ತು ಇಲ್ಲಿ ಹಲವಾರು ಬಡ ಮಕ್ಕಳು ಕೆಳಗೆ ಕುಳಿತುಕೊಂಡಿದ್ದಾರೆ ಮತ್ತು --

ಮತ್ತು ಇಲ್ಲಿ ಒಬ್ಬ ವ್ಯಕ್ತಿ ಸೈಕಲ್ ನ್ನ ನಡೆಯೋದು ಕಂಡು ಬರುತಾ ಇದೆ ಮತ್--

ಮತ್ತು ಇಲ್ಲಿ ಒಬ್ಬ ವ್ಯಕ್ತಿ ಕೊಡುಜಿಯ ಮೇಲೆ ಕುಳಿತುಕೊಂಡಿದ್ದಾನೆ.

ಮತ್ತು ಇಲ್ಲಿ ನಮಗೆ ನಾಲ್ಕು ಕಿಟಕಿಗಳು ಕಂಡು ಬರುತ್ತ ಇದೆ.

ಚಿತ್ರದಲ್ಲಿ ನಮಗೆ ಒಂದು ಸಯ್ಯದ್ ಬುಕ್ ಸ್ಟಾಲ್ ಮತ್ತು ಜೆರಾಕ್ಸ್ ಎಂಬ ಅಂಗಡಿಯನ್ನು ಕಂಡು ಬರುತಾ ಇದೆ.

ಅದರ ಒಳಗಡೆ ಹಲವಾರು ವಸ್ತುಗಳನ್ನು ಇಡಲಾಗಿದೆ.

ಮತ್ತು ಇಲ್ಲಿ ಒಂದು ಕಪ್ಪು ಬಣ್ಣದ ಸೋಫಾ ವನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ನಮಗೆ ಒಂದು ಸಮಾಜ್ ಕಲ್ಯಾಣ ಇಲಾಖೆ ಕಛೇರಿಯನ್ನು ಕಂಡು ಬರುತ್ತಾಯಿದೆ.

ಮತ್ತು ಸುತ್ತ ಮುತ್ತಲು ಗಿಡ ಮರಗಳು ಇವೆ.

ಚಿತ್ರದಲ್ಲಿ ತೋರಿದಂತೆ ನಮಗೆ ಇಲ್ಲಿ ಒಂದು ಚಿದ್ರೀ ಬಿರಿಯಾನಿ ಹೋಟೆಲ್ ಕಂಡುಬರುತ್ತಯಿದೆ.

ಮತ್ತು ಇಲ್ಲಿ ನಮಗೆ ಒಂದು ಗಿಡದ ಫಂಟಿಯನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿದಂತೆ ನಮಗೆ ಇಲ್ಲಿ ಒಂದು ಶಾಲೆಯ ಒಳಗಿನ ದೃಶ್ಯವನ್ನು ಕಂಡುಬರುತ್ತದೆ.

ಗೂ ಹಲವಾರು ಮಕ್ಕಳು ಮೇಜಿನ ಮೇಲೆ ಕುಳಿತುಕೊಂಡಿದ್ದಾರೆ.

ಮತ್ತು ಇಲ್ಲಿ ನಮಗೆ ಮೂರು ಗುರುಗಳನ್ನು ಕಂಡುಬರುತ್ತಾ ಇದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ರಾಡಿನಿಂದ ಮಾಡಲ್ಪಟ್ಟ ಸೇತುವೆಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಗ್ವಾಡೆಯ ಮೇಲೆ ಮದರ್ ಚಾಯ್ಸ್ ಎಂದು ಬರೆಯಲ್ಪಟ್ಟಿದೆ.

ಮತ್ತು ಇಲ್ಲಿ ಕಪಟದ ಮೇಲೆ ಗೂಡು ಪಡ್ವಾ ಎಂಬ ಒಂದು ಚಿತ್ರವನ್ನು ಅಂಟಿಸಲಾಗಿದೆ.